ಇಲ್ಲಿ ನೋಡುತ್ತಿರುವುದು ದೇವಸ್ಥಾನಕ್ಕೆ ಬಂದರೆ ಈ ದೇವಸ್ಥಾನದಲ್ಲಿ ಹೊಳೆ --

ಇದರ ವಿಶೇಷ ಏನೆಂದರೆ ಇಲ್ಲಿ ಸುಮಾರು ಜನ ಬಂದು ಸ್ನಾನ ಮಾಡಿಕೊಂಡು ಆ ದೇವಸ್ಥಾನಕ್ಕೆ ಒಂದು ಪೂಜೆಯನ್ನು --

ಚೆನ್ನಾಗಿದೆ ಈ ಜಿರಾಫೆ ನೋಡಲು ಬರುತ್ತಾರೆ ಹಾಗು ಇದೇ ತರ ಸ್ವಾತಂತ್ರ್ಯ ಇರುತ್ತದೆ ಎಲ್ಲಾರಿಗೂ. ಪ್ರತಿಯೊಬ್ಬ ಮನುಷ್ಯ--

ಇಲ್ಲಿ ಬಂದು ಪ್ರೈಸ್ ಕೂಡ ಕೊಡುತ್ತಾರೆ ಇಲ್ಲಿ ಚೆನ್ನಾಗಿ ಇರುತದೆ --

ಇಲ್ಲಿ ನೋಡುತ್ತಿರುವುದು ಕಾಡು ಕೋಣವನ್ನು ಎಷ್ಟು ಚೆನ್ನಾಗಿ ಇದೆ ಅಂತ ನೋಡಬಹುದು ನಮ್ಮ ದೇಹ ದಿಷ್ಟು ನಮ್ಮ್ಗ್ ಇಷ್ಟ ಆದ ತರಾನೇ ಇದೆ ಅದಕ್ಕೋಸ್ಕರ ಇಲ್ಲಿ ಸುಮಾರು ಜನ ಬಂದಿ ನೋಡುತ್ತಾರೆ ಹಾಗು ಟೂರ್

ನೀವು ನೋಡುತ್ತಿರಬಹುದು ಇಲ್ಲಿ ಸುಮಾರು ಜನ ಇಲ್ಲಿ ಬಂಡಿ ಫೋಟೋ ತೆಗೆದುಕೊಂಡು ಹೋಗುತ್ತ್ತಾರೆ ಇಲ್ಲಿ ಹಸು ಕರುಗಳು ಇಲ್ಲಿ ಮೇಯುವುದಕ್ಕೆ ಬರುತ್ತದೆ ಹಾಗು ಇಲ್ಲಿ ಗಿಡಗಳು ಮರಗಳನ್ನು ಬೆಳೆಸಿದರೆ ಇಲ್ಲಿ --

ಹಾಗು ಇಲ್ಲಿ ಚೆನ್ನಾಗಿ ನೆರಳು ಸಿಗುತ್ತದೆ ಹಾಗು ಇಲ್ಲಿ ಚೆನ್ನಾಗಿ ಉಸಿರಾಡಬಹುದು. ವಾತಾವರಣನು ಚೆನ್ನಾಗಿ ಇರುತ್ತದೆ. ಅದಕ್ಕೋಸ್ಕರ ಗಿಡ--